ದೊಡ್ ದೊಡ್ಡ ಮನೆ ಬಿಲ್ಡಿಂಗ್ ಗಳೆಲ್ಲ ಕಾಣಿಸ್ತಿದೆ. ಸೂಪರ್ ಆಗಿದೆ ದೊಡ್ಡು ಮನೆ ಬಿಲ್ಡಿಂಗ್ ಯಾವದೋ ---

ಯಾರೋ ಹಳೇ ಕಾಲದವರು ಕೆತ್ತಿರೋ ಇದಂಗೆ ಇದೆ ಆಗ್ಲೇ ಯಾವುದೋ ದೇವರ ತರ ಇದೆ ಯಾವುದು ಹಳೆಯ ಕಾಲದ್ದು ಕೆತ್ತಿ ಇಟ್ಟಿರೋ ತರ ಇದೆ ಚೆನ್ನಾಗಿದೆ ನೋಡಕ್ಕೆ.